ಚಿತ್ರದಲ್ಲಿ ನಾವು ನೋಡಬಹುದು ತಂದೆ ಮಗ ದಾರದ ಮಿಶನ್ನು ನೋಡ್ತಾಯಿದರೆ. ಅದೇನೊ ರಿಪೇರಿ ಆಗಿದೆ ಅಂತ ನಮುಗ್ ಗೊತ್ತಾಗುತ್ತೆ. ಅವ್ರು ಅದನ್ನ ಸರಿ ಮಾಡ್ತಾಇದ್ದಾರೆ.

ಅಲ್ಲಿ ಸುಂದರವಾದ ಪ್ಲೇಸ್ ಅಂತ ನಮಿಗ್ ಗೊತ್ತಾಗುತ್ತೆ ಜನರು ಅಲ್ಲಿ ಹೋಗಿ ಶಾಂತಿಯವಾಗಿ ಇರಬೇಕು ಅಂತ ಒಂದು ಪಾರ್ಕ್ ಥರ ಮಾಡಿದಾರ್ ಅಂತ ನಂಗೆ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಂದು ಮನೆ ಹತ್ರ ಒಬ್ಬ ಹಕ್ಕ ಒಬ್ಬ ಪುರುಷ ಕೂಡ ನಿಂತಿದ್ದಾರೆ ಅವ್ರು ಕೂಡ ಆ ಎಮ್ಮೆನ ಕಟ್ಹಾಕಿ ನೋಡ್ತಾ ಇದ್ದಾರೆ.

ಚಿತ್ರದಲ್ಲಿ ನಾವ್ ನೋಡಬಹುದು ಪೊಲ ಪ್ಯಾರಡೈಸ್ ಅಂತ ದೊಡ್ಡದಾದ ಹೋಟೆಲ್ ಇದೆ ಅದು ತುಂಬಾ ಎತ್ರದಲ್ಲಿ ಇದೆ ಅಂತ ಕೂಡ ನಮುಗ್ ಗೊತ್ತಾಗುತ್ತೆ ಅದ್ರ ಮುಂದೆ ಕಾರು ನಿಂದ್ರಿಸಲಾಗಿದೆ ಅಂತ ಈ ಚಿತ್ರದಲ್ಲಿ ನೋಡಬಹುದು.